ಲೈಟ್ಸ್ ಇದೆ ಫ್ಯಾನ್ ಇದೆ ಪ್ರಾಜೆಕ್ಟರ್ ಇದೆ.

ಒಂದು ದಪ್ಪನೆಯ ಮೀನು ಒಂದು ಕಲ್ಲಿನ ಮೇಲೆ ಇದೆ.

ಅದರ ಮುಂದೆ ಫೋಟೋ ಗಳನ್ನ ಹಾಕಿದ್ದಾರೆ.

ಸಪರೇಟ್ ಟ್ರೋಸ್ಟ್ ನಲ್ಲಿ ಸಾಲಾಗಿ ಪುಸ್ತಕಗಳನ್ನು ಜೋಡಿಸಿದ್ದಾರೆ.

ಇಲ್ಲಿ ವಿವಿಧ ಬಗೆಯ ಪುಸ್ತಕಗಳು ಇದಾವೆ.

ಸ್ವಲ್ಪ ಜನ ಮರಳಿನ ಮೇಲೆ ಕುಳಿತಿದ್ದಾರೆ.

ಒಬ್ಬ ವ್ಯಕ್ತಿ ಟ್ರೇ ಗಳನ್ನ ಮುಂದೆ ಸಾಗಿಸುತ್ತಿದ್ದಾನೆ.

ಇದರ ಮೇಲೆ ದೊನ್ನೆಯಲ್ಲಿ ಸ್ನಾಕ್ಸ್ ಅನ್ನ ಇಟ್ಟಿದ್ದಾರೆ.

ಅದರ ಮುಂದೆ ಫೋಟೋ ಗಳನ್ನು ಹಾಕಿದ್ದಾರೆ.

ಸೖಕಲ್ಲನ್ನ ಒಂದು ಕಪ್ಪು ಬಣ್ಣದ ತಾರ್ಪಲ್ ಮೇಲೆ ನಿಲ್ಲಿಸಿದ್ದಾರೆ.

ಬ್ರಿಡ್ಜ್ ನ ಮೇಲೆ ಒಬ್ಬ ವ್ಯಕ್ತಿ ಸೈಕಲ್ ನಲ್ಲಿ ನಿಂತಿದ್ದಾನೆ.

ಸೈಕಲ್ ಮೇಲೆ ಬಾಳೆ ಗೊನೆಯನ್ನ ಹಾಕಿದ್ದಾರೆ.

ಬೇಕರಿ ಯ ಮೇಲೆ ಒಂದು ಬಿಲ್ಡಿಂಗ್ ಇದೆ.

ಒಬ್ಬ ವ್ಯಕ್ತಿ ಆತನ ತಲೆ ಕೂದಲನ್ನ ಕಟ್ ಮಾಡ್ತಾ ಇದ್ದಾನೆ.

ಸ್ಟೇಜನ್ನ ಲೈಟಿಂಗ್ಸ್ ಇಂದ ಅಲಂಕರಿಸಿದ್ದಾರೆ ಮೆಟ್ಟಿಲುಗಳು ಇದ್ದಾವೆ.

ಅದರ ಎದುರು ಒಂದು ಆಟೋ ಇದೆ.

ಒಬ್ಬ ವ್ಯಕ್ತಿ ರಗ್ ಅನ್ನು ಹೊಚ್ಚಿಕೊಂಡು ಕುಳಿತ್ತಿದ್ದಾನೆ.